ಅಲ್ಲಿರುವ ಇರುವ ಹಾಗೆ ಇದು ಗಗನವಾದ ಚಿತ್ರ ವಾಗಿದ್ದು ಇಲ್ಲಿ ಸಿಮೆಂಟ್ ಮತ್ತು ಉಸುಕಿನಿಂದ ನಿರ್ಮಿಸಲಾಗಿದ್ದು ಹಲವಾರು ಬಂಡೆ ಗಳಿಂದ ನಿರ್ಮಿಸಲಾಗಿದೆ. ಇಲ್ಲಿ ಅಲವಾರು ಕಮಾನುಗಳಿವೆ ನೋಡಲು

ಕಾರ್ ರಿಪೇರಿ ಕಾರ್ ರಿಪೇರಿ ಶೆಡ್ಡುಗಳು ಇತ್ತೀಚಿಗೆ ಕಾರನ್ನು ಇತ್ತೀಚಿಗೆ ಬಹಳ ಜನ ಉಪಯೋಗಿಸುತ್ತಿದ್ದು ಕಾರು ಗಳು ದುಭಾರಿ ಬೆಲೆಗೆ ಮಾರಾಟ ಆಗುತ್ತಿವೆ. ಈ ಕಾರುಗಳು ಇದನ್ನು ರಿಪೇರಿ ಮಾಡಲು ಕಾರ್ ಶೆಡ್ಡಿಗೆ ಒಯ್ಯಬೇಕಾಗುತ್ತೆ ಬಾಳ ಬೃಹತ್ತಾದ ಕಾಸು--